ಇಲ್ ಇದು ಒಂದು ಬಸ್ ಟಾಪಿಕ್ ಅಂತ ಹೇಳಬಹುದು ಬಸ್ಸಿನಲ್ಲಿ ತುಂಬಾ ಜನರು ಇದ್ದಾರೆ ಮತ್ತು ಮೇಲೆ ಸಲ್ಪ ಜನರು ನಿಂತಿದ್ದಾರೆ ಇಲ್ಲಿ ಒಬ್ಬ ಪೊಲೀಸು ನಿಂತಿದ್ದಾನೆ.

ಅವರು ಎಲ್ಲ ಹಾಳೆಯಲ್ಲಿ ಬೊಕ್ಕೆ ತರ ಮಾಡಿಟ್ಟಿದ್ದಾರೆ ಮತೊಬ್ಬನು ಕಾರ್ಡ್ ಶೀಟ್ ಅನ್ನು ಹರಿಯುತ್ತಿದ್ದಾನೆ ಡೆಸ್ಕ್ ಮೇಲೆ ಕುಳಿತಿದ್ದಾರೆ ಒಬ್ಬನು ನಿಂತುಕೊಂಡಿದ್ದಾನೆ ಇನ್ನು ಸ್ವಲ್ಪ ಜನ ಕೆಳಗೆ ಕುಳಿ ಕುಳಿತಿಕೊಂಡಿದ್ದಾರೆ ಎಂದು ಹೇಳಬಹುದು.